ಬೇರೆ ಬೇರೆ ಅಂದ್ರೆ ಏನ್ ಗೊತ್ತಾ? ನಿಮ್ಗೆ ಈವಾಗ ಆಹ್ ಒಂಬತ್ತು ಗಂಟೆಯಿಂದ ಆರು ಗಂಟೆದ್ದು ಆಗುದಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ರಾತ್ರಿ ವೇಳೆಯದ್ದು ತಕೋಳ್ಬೋದು, ಇಲ್ಲಾಂತೇಳಿದ್ರೆ, ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂನೂ ಮಾಡ್ಬೋದು, ಆರು ಗಂಟೆವರೆಗೆ ಅಲ್ಲ, ನಮ್ಗೆ ನಾಕೂವರೆವರೆಗೆ. ನಮ್ಗೆ ಮೊದ್ಲಿದ್ದು ಕೆಲಸ ನಂದು ಆರು ಗಂಟೆ ಇತ್ತಲ್ಲ, ನಂಗೆ ಹಾಗೆ ಅದು ಆರು ಗಂಟೆ ಅಂತಾನೇ ಬರ್ತದೆ, ನಮ್ದೇನ್ ಗೊತ್ತಾ? ನಮ್ಗೆ ಈವಾಗ ಒಂಬತ್ರಿಂದ ನಾಕೂವರೆವರೆಗೆ ಮಾಡ್ಲಿಕ್ಕೆ ಕೆಲ್ಸ, ನಿಂದೇನಾದ್ರೂ ಕೆಲ್ಸ ಇದ್ ಬೇಕಿದ್ರೆ ಹೇಳು, ನಾನ್ ನಿಮ್ದು ಇವತ್ತೇ ಕೊಡ್ತೇನೆ.

ಹಾ, ಆಯ್ತು, ನಾ ನಿನಗೆ ಸಾ resume ಕಳಿಸ್ತೇನೆ, ಆಮೇಲೆ ನಂದು, banking ಅದ್ದು ಪರೀಕ್ಷೆದ್ದು ಫಲಿತಾಂಶ ನೋಡಿ, ಆಮೇಲೆ ನಾ ನಿಂಗೆ call ಮಾಡ್ತೇನೆ. ಆಯ್ತಾಯ್ತು ಸರಿ.

ಹ, ಮತ್ತೆ computer ಎಲ್ಲ ಆಗಿದೆ ನಂದು. ಹೌದಾ? ಅದ್ರದುಸಾ ನಿನ್ದು marks card ಎಲ್ಲ ನಂಗೆ ಕಳಿಸಿ ಬಿಡಾಯ್ತಾ.

ಮತ್ತೆ ನಾನು ಮತ್ತೆ ಮತ್ತೆ ನಿನ್ನೊಟ್ಟಿಗೆ ಕೆಳ್ಬೇಕಾಗ್ತದೆ ಇಲ್ಲದ್ರೆ ಇರ್ತಿಯಲ್ವ?

ನೋಡ್ವಾ ನಿಂದು ಎಲ್ಲ ಕಳಿಸು. ನಂದು email ID ಗೆ ಕಳಿಸಾಯ್ತಾ?

ಹಾಗೆ, ಮತ್ತೆ ನಾನದನ್ನು ನಮ್ದುHR ಗೆ ಇವತ್ತು ಕಳಿಸ್ತೇನೆ, ಮತ್ತೆ ಅವ್ರು ನಿಮ್ಗೆ ಕರೆ ಮಾಡ್ತಾರೆ, ಏನಂತ ಹೇಳ್ತಾರೆ.

ಹಾ ಅಲ್ಲಿ ಸಮಯ ಆಹ್ ಸರಿಯಾಗಿರ್ಬೇಕಾ? ಯಾವ್ದು ಸಮಯ ಹೇಳು? ನಿಂಗೆ ಯಾವ್ದು ಬೇಕಿವಾಗ?

ನನಗೆ ಬೆಳಿಗ್ಗೆದ್ದು ಸಮಯ ಸಾಕು. ಹೌದಾ, ಬೆಳಿಗ್ಗೆಯದ್ದೇ ಉಂಟು, ಈವಾಗ ನಮ್ಗೆ ಹೇಳಿದ ಪ್ರಕಾರ, ಅವರು ಬೆಳಿಗ್ಗೆಯದ್ದೇ ಆಹ್ ಕೆಲ್ಸ ಖಾಲಿ ಇರುದೂಂತ ಹೇಳಿದ್ದಾರೆ, ನಿಂಗೆ ಅದು ಆಗಬೋದು, ನೋಡು.

ಹಾ ಆಯ್ತು, ಆಮೇಲೆ ಅಲ್ಲಿ ಬಂದಾದ್ಮೇಲೆ ನೋಡ್ತೇನೆ. ಆಯ್ತಾಯ್ತು ಸರಿ, ಮತ್ತೆ ನಾನ್ ನಿಂಗೆ ಕರೆ ಮಾಡ್ತೇನಾಯ್ತಾ?

ಎಲ್ಲರಿಗೂ ನಮಸ್ಕಾರ. ನನ್ ಹೆಸ್ರು ಸಹನಾ. ನಾನಿವತ್ತ್ ನಿಮ್ಗೆ ಎಲ್ಲಾರ್ಗೂವೇ ಪ್ರಯಾಣದ್ ಬಗ್ಗೆ ತಿಳ್ಸೋಣ ಅಂತ ಆನ್ಕೊಂಡಿದೀನಿ. ಪ್ರಯಾಣ ಅಂದ್ತಕ್ಷ್ಣ ನಮ್ಗೆಲ್ಲಾರ್ಗೂನುವೆ ತುಂಬಾ ಉತ್ಸಾಹ ಮೂಡುತ್ತೆ ಯಾಕಂತಂದ್ರೆ. ಪ್ರಯಾಣ ಮಾಡ್ಬೇಕಂದಾಗ ಯಾರಾರ ಮನೇಲಿ ಪ್ರಯಾಣ ಮಾಡಣ ಅಂದ್ತಕ್ಷ್ಣ ತಗೋ ಏನೇನ್ ಸಾಮಾನ್ಗಳ್ ಬೇಕು ಬಟ್ಟೆಗಳ್ ಬೇಕು ಅಲ್ ನಾವ್ ಎಂಗ್ ready ಆಗ್ಬೇಕು ಎಷ್ಟೋಂದ್ ಉತ್ಸಾಹದಿಂದ ಎಲ್ಲಾರೂ ready ಆಯ್ತೀವಿ. ನಮ್ಮನೇಲೆ ಸಹಾ ನಾಳೆ. ನಮ್ ಮನೆದೇವ್ರ್ temple ಗ್ ಹೋಗಣ ಅಂತಿದಾರೆ ಆದ್ರೆ ಅವ್ರ್~ ಅವ್ರ್ ಎಷ್ಟು ಖುಶಿಯಿಂದ ಒಂದ್ ಸಾ ಪೂಜೆ ಸಾಮಾ ready ಮಾಡ್ಕೊಳ್ಳೋದ್ರಿಂದ ಇರ್ಬೌದು ಬಟ್ಟೆ ಮಡಿಕ್ಕೊಳೋದ್ರಿಂದ ಇರ್ಬೌದು ಅಲ್ ದೇವ್ರ್ಗ್ ಇಂಗ್ ಇಂಗ್ ಆರ್ಚನೆ ಮಾಡ್ಸಣ ಇಂಗ್ ಇಂಗ್ ಪೂಜೆ ಮಾಡ್ಸಣಾ ಅಂತ. ಎಷ್ಟೊಂದು ಉತ್ಸಾಹದಿಂದ ಮೂಡಿರ್ತಾರೆ. ಈ ಪ್ರಯಾಣ ಪ್ರಯಾಣ ಮಾಡೋದ್ರಿಂದ ನಮ್ಗ್ ಒಂದ್ ಮನಸ್ಸಿಗೆ ಒಂಥರಾ ಸಂತೋಷ ನೀಡುತ್ತೆ ಒಂಥರಾ ಮುದ ನೀಡುತ್ತೆ ಅಂತ ನಾನ್ ಹೇಳ್ತೀನಿ. ಪ್ರಯಾಣ ಮಾಡ್ಬೇಕಾದ್ರೆ ನಮ್ಗ್ ಹಲವಾರು ಮಾರ್ಗಗಳಿವೆ. Rail ಉ ಮಾರ್ಗ ಆಗಿರ್ಬೌದು, car ಆಗಿರ್ಬೌದು, cycle ಆಗಿರ್ಬೌದು, scooter ಆಗಿರ್ಬೌದು ಈ ತರ ಎಷ್ಟೋಂದ್ ಇದೇ ಆದ್ರೆ ನನಿಗಂತೂ train ಅಲ್ ಹೋಗೋಕ್ ತುಂಬಾ ಇಷ್ಟ. ನಾನ್ ಒಂದ್ಸಲ ಸ್ವಂ ಕನ್ಯಾಕುಮಾರಿಗ್ ಹೋಗಿದ್ದೆ. ಕನ್ಯಾಕುಮಾರಿಗ್. ಹೋಗಿದ್ದಾಗ ನಾವು ಅಲ್ಲಿ ನಾವ್ car ಅಲ್ ಹೋಗಿದ್ವಿ. car ಅಲ್ ಹೋಗ್ಬಿಟ್ಟು ಅಲ್ ಇಳ್ಕೊಂಡು ಆಮೇಲ್ ಅಲ್ಲಿ beach ಇದೆ ಬಿ~ beach ಅಂತ್ ಸಮುದ್ರ ಇದೇ ಅಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರ್ ಒಂದ್ ದೋಣಿ ಕೊಡ್ತಾರೆ ಆ ದೋಣಿ ಒಳಗಡೆ. ಕೂತ್ಕೊಂಡಾಗ ಅವ್ರು jacket ಆಕ್ತಾರೆ jacket ಆಕ್ಕೊಂಡು ನಾವದ್ರೊಳ್ಗಡೆ ಕೂತ್ಕೊಂಡು ದೋಣಿ ಒಳಗಡೆ ನಡ್ಕೊಂಡ್ ಸಮುದ್ರದ್ ಒಳ್ಗಡೆ ದೋಣಿ ಇರುತ್ತೆ ದೋಣಿಲಿಂಗ್ ಹೋಗ್ತಾ ಇದ್ರೆ ನಮ್ಗೇನ್ ಅನ್ಸತ್ತೆ ಅಂತ ಅಂದ್ರೆ ನಾವೇ ಏನೋ ಈಜ್ ಒಡಿತಾ ಇದೀವೇನೋ ಅಂತ ಅನ್ಸತ್ತೆ ಆಮೇಲೆ ಅಂತೂ. ಇಂತೂ ಸಮುದ್ರದ್ ಒಳಗಡೆ ಹೋದ್ವಿ. ಕನ್ಯಾಕುಮಾರಿಗ್ ಹೋದ್ವಿ. ಅಲ್ಲಿ ಸ್ವಾಮಿ ವಿವೇಕಾನಂದ ಅವರ statue ಇತ್ತು statue ಲಿ statue ನ್ ನೋಡ್ಕೊಂಡ್ವಿ. statue ನೋಡ್ ಆದ್ಮೇಲೆ ಅಲ್ ಒಂದು ಸ್ವಾಮಿ ವಿವೇಕಾನಂದ ಅವ್ರ್ದು. Statue ಒಳಗಡೆ ನಮ್ಗೆ ದ್ಯಾನ ಮಾಡಕೆ ಒಂದು ದ್ಯಾನ ಕೇಂದ್ರ ಇದೆ. ಅಲ್ ಹೋಗ್ಬಿಟ್ಟು ಒಂದ್ ಐದ್ ನಿಮ್ಶ ದ್ಯಾನ ಮಾಡುದ್ರೆ ನಮ್ಗೆಲ್ಲಾರ್ಗೂ ಎಷ್ಟು ಮನ್ಸಿಗ್ ಖುಷಿ ನೀಡುತ್ತಂತಂದ್ರೆ ಅಷ್ಟೇ ಮನ್ಸಿಗೆ ಖುಷಿ ನೀಡುತ್ತೆ ಒಂದ್ ಎರ್ಡ್ ನಿಮ್ಶ. ಕಣ್ ಮುಚ್ಚಿ ದ್ಯಾನ ಮಾಡೋದ್ರಿಂದ ನಮ್ಮ್ ಮನ್ಸೆಲ್ಲಾ full relax ಆಗುತ್ತೆ. ಇದ್ರಿಂದ ಎಷ್ಟೋ~ ಎಷ್ಟೋಂದ್ ಜನ ಅಲ್ಲಿ ಕನ್ಯಾಕುಮಾರಿಗೋಗಿ ಅಲ್ಲಿ ಅಂಗೆ ಕನ್ಯಾಕುಮಾರಿ ಆಮ್ನೋರು ಅಂತ ಇದಾರೆ ಅಲ್ಲಿ ದೇವ್ಸ್ಥಾನಕ್ ಹೋಗಿ ಅಲ್ಲೇ ಸ್ನಾನ ಎಲ್ಲಾ ಮಾಡ್ಕೊಂಡು ದೇವ್ಸ್ಥಾನಕ್ ಹೋಗಿ. ದೇವ್ಸ್ಥಾನ್ದಲ್ಲಿ ಹಂಗೇ ಅಲ್ಲಿ ಕನ್ಯಾ~ ಕಂಚಿ ಸೀರೆಗಳ್ ಸಿಗುತ್ತೆ. ಸೀರೆಗಳ್ನೆಲ್ಲಾ ತೊಗೊಂಡು ಇಂಗೆ ಅಲ್ ಅಡ್ಗೆಗಳ್ ಆಗಿರ್ಬೌದು ಅಥವಾ ಆಟಗಳ್~ ಆಟ ಪಾಠಗಳ್ ಆಗಿರ್ಬೌದು ಸಮುದ್ರದಲ್ ಆಟ ಆಗಿರ್ಬೋದು ಈ ಥರಾ ಎಲ್ಲಾ ಆಟ ಆಡ್ಕೊಂಡು ಬಂದ್ವಿ. ಕನ್ಯಾಕುಮಾರಿ ಆದ್ಮೇಲ್ ನಾವು ರಾಮೇಶ್ವರಕ್ಕೆ ಹೋಗಿದ್ವಿ ರಾಮೇಶ್ವರ ಬಂದು ತೆಮಿಳ್ನಾಡಲ್ಲಿದೆ ತೆಮಿಳ್ನಾಡಲ್ಲಿ ನಾವು ಅಲ್ಲಿ ಒಂದು ರಾಮೇಶ್ವರ ಬಂದು ಒಂಥರಾ ದ್ವೀಪದ್ಥರಾ ದ್ವೀಪದ್ ಒಳಗಡೆ ಹೋಗ್ಬೇಕಂತ ಅಂದ್ರೆ ನಾವ್ first ಉ train ಇದೆ. ನಾವ್ actually car ನಾವ್ car ಅಲ್ಲಿ ಹೋಗಿದ್ವಿ car ಅಲ್ ಹೋಗ್ಬಿಟ್ಟು ಅಲ್ಲಿ ನಾವ್ train ಅಲ್ ಹೋಗಣ ಅಂತ ಅನ್ಕೊಂಡ್ವಿ train ಹೆಂಗಿರತ್ತೆ ಅಂತಂದ್ರೆ ಅಲ್ಲಿ ಸೇತುವೇ ಯಾವ್ದಾರಾ ದೋಣಿ ಬಂದಾಗ ಅದು ಅದನ್ನ ತನ್ನ ಬಾಗ್ಲನ್ನಾ ತಗ್ಯುತ್ತೆ ದೋಣಿಗೆ ಒಳಗಡೆ ಹೋಗಕ್ಕೆ ಅನುಕೂಲ ಮಾಡ್ಕೊಡತ್ತೆ. ಅದೇಥರಾ ದೋಣಿ ದೋಣಿ ಒಗಾದ್ಮೇಲೆ ಮತ್ತೆ close ಆಗುತ್ತೆ ಹಂಗೆ ರೈಲ್ ಮಾರ್ಗದ್ಥರಾ ಇದೆ ರೈಲ್ಗಳು ಆಮೇಲೆ ಒ~ ಒರ್~ ಒರ್ಡದು ಬರದು ದೆಸ್ತಾನ್ದಿಂದ ನ ದಡಕ್ಕೆ ದಡದಿಂದ ದೇಸ್ತಾನಕ್ಕೆ ಹಿಂಗೆ ಮಾಡ್ತಾ ಇರತ್ತೆ. ಅದ್ರ ಪಕ್ಕ ಹಂಗೆ bridge ಇದೆ. ಸೇತ್ವೆ ಇದೆ ಅದ್ ಯಾವ್ ಎಂತ ಸೇತ್ವೆ ಅಂತಂದ್ರೆ car ಗಳಾದ್ರು ಹೋಗ್ಬೋದು bus ಗಳಾದ್ರು ಹೋಗ್ಬೋದು ಈಥರಾ auto ಎಲ್ಲಾ ಹೋಗ್ಬೋದು ನಾವೇನ್ ಮಾಡಿದ್ವಿ ನಮ್ಗ್ ಅದೇ ರೈಲ್ ಸ್ವಲ್ಪ ಅಂದ್ರೆ ಸಮಯದ ಪ್ರಭಾವ ಆಗಿ ನಾವು car ಅಲ್ಲೇ ಹೊಂಟೋದ್ವಿ. ದೇವ್ಸ್ತಾನಕ್ಕೆ ದೇವ್ಸ್ತಾನಕ್ ಓದ್ ತಕ್ಷ್ಣ ನಮ್ಗೆ ನಾವ್ ಅಂಗೆ ಸ್ನಾನ ಮಾಡ್ಕೊಂಡು ದೇವ್ಸ್ತಾನಕ್ ಓದಾಗ ನಮ್ಗೆ ಇಪ್ಪತ್ತೊಂದ್ ಬಾವಿಗಳ್ದು ಒಬ್ರು ಒಬ್ರು ಅಲ್ಲಿ ಒಬ್ರು guiders ಇರ್ತಾರ್ ನಮ್ಗೆ ಇಂಗೆ ಅಲ್ಲಿ ಏಳ್ಕೊಡಾಕೆ ನಮ್ಗೆ. ಅವ್ರ್ ಬಂದ್ ನಮ್ಗ್ ಹೇಳುದ್ರು ಇಲ್ಲಿ ಒಂದ್ ಇದಿದೆ. ಅಂದ್ರೆ ಇಪ್ಪತ್ತೊಂದ್ ಬಾವಿಗಳಲ್ ನಾವ್ ಸ್ನಾನ ಮಾಡ್ಬೇಕ್ ಅಂತ. ಅದ್ ಹೆಂಗಿರತ್ತಂತ ಅಂದ್ರೆ ಒಂದು queue ಇರುತ್ತೆ. queue ಅಲ್ ಒಂದ್ ಬಾವಿ ಹತ್ರ ಅವ್ರೆ ನೀರ್ ಹಾಕ್ತಾರೆ ನೀರ್ ಹಾಕುದ್ ಮತ್ತೇ ಇನ್ನೊಂದ್ ಬಾವಿದ್ ಮತ್ತೆ. ನೀರ್ ಹಾಕ್ತಾರೆ ಅಂಗೆ ಇಪ್ಪತ್ತೊಂದ್ ಬಾವಿಗಳ್ ಸ್ನಾನ ಮಾಡ್ಸಿ ಆಮೇಲ್ ಹಂಗೆ ದೇವ್ಸ್~ temple ಗೋಗಿ temple ಅಲ್ಲಿ ದೇವ್ಸ್ತಾನ್ದಲ್ಲಿ ನಾವ್ ದೇವ್ರುಗ್ ಕೈ ಮುಗ್ಡಿದ್ ಕೈ ಮುಕ್ಕೊಂಡ್ ಬಂದ್ವಿ. ಈ ಥರಾ ಅಲ್ ಇಪ್ಪತ್ತೊಂದ್ ಬಾವಿ ನೀರ್ ಕೂಡ ತುಂಬಾ. ತಣ್ಣುಗ್ ಇರತ್ತೆ. ಆ ನೀರ್ ಆಕ್ದಾಗ ನಮ್ಗೆ ದೇವ್ರೇ ಒಳ್ಳೇದ್ ಮಾಡಪ್ಪಾ ಅಂತನ್ಕೊಂಡಾಗ ಅದ್ ಎಷ್ಟು ಖುಷಿ ಆಗುತ್ತೆ ಅಂತ ನಾವ್ ನೋಡ್ತೀವಿ. ರಾಮೇಶ್ವರ ಆಗಿರ್ಬೌದು ಕನ್ಯಾಕುಮಾರಿ ಆಗಿರ್ಬೌದು ಮದುರೈ ಆಗಿರ್ಬೌದು ಮದುರೈ ಮೀನಾಕ್ಷಿ ಅನಂತ ಪದ್ಮನಾಭ ಆಗಿರ್ಬೌದು ಇದೆಲ್ಲ. ಪ್ರಯಾಣ ಸ್ಥಳಗಳು. ಈ ಪ್ರಯಾಣ ಸ್ಥಳಗಳ್ಗೆ ನಾವ್ ಬೇಟಿ ನೀಡ್ದಾಗ ನಮ್ಗೆಷ್ಟು ಖುಷಿ ಆಗತ್ತೆೇಂತ ಅಂದ್ರೆ ನಾವ್ ತೆಮಿಳ್ನಾಡಲ್ ಇಷ್ಟೆಲ್ಲಾ ನೋಡ್ತಿದೀವ್ ನಮ್ ಕರ್ನಾಟಕದಲ್ ಎನ್ತೆಂತ place ಇಲ್ಲ ಅನ್ಕೊಂಡಿದೀರ? ಕರ್ನಾಟಕದಲ್ಲಿ ಬಾದಾಮಿ ಆಗಿರ್ಬೌದು ಐಹೊಳೆ ಆಗಿರ್ಬೌದು ಹಂಪಿ ಆಗಿರ್ಬೌದು. ಹಂಪೀಲ್ ಆ ಕಲ್ಲಿನ್ ರಥಗಳ್ ನೋಡ್ಬೇಕು ಆ ಕಲ್ಲಿನ್ ರಥಗಳ್ ನೋಡುದ್ರೆ ಆಗಿನ್ ಕಾಲ್ದಲ್ಲಿ ಶಿಲ್ಪಿಗಳೆಲ್ಲಾ ಎಷ್ಟು ಚೆನ್ನಾಗಿ ಕೆತ್ನೆ ಮಾಡಿದಾರಲ್ಲಾ ಅಂತ ಅನ್ಸುತ್ತೆ.

ನಮಸ್ಕಾರ ವಿಶ್ವನಾಥ್ರಾ? ಹೌದು ನಮಸ್ಕಾರ, ಹೇಳಿ ರತ್ನಾಕರ್ ಅವರೇ. ಹಾ ಎಲ್ಲಿದ್ದೀರಿ, ದೂರ busy ಇದ್ದೀರಾ? ನಾವ್ ಮನೆಯಲ್ಲಿ ಇದ್ವಿ, ಮತ್ತೆ ನೀವೆಲ್ಲಿದ್ದೀರಾ? ನಾನು ಇಲ್ಲೆ ಕುಂದಾಪುರದಲ್ಲಿ ಇದ್ದೇನೆ.

ಹಾ, ಮತ್ತೆ ಏನು ವಿಶೇಷಗಳು?

ವಿಶೇಷ ಎಂತ ಇಲ್ಲ, ಈಗ ಹೊಸ ವರ್ಷ ಬಂದಿದೆಯಲ್ಲ

ಮತ್ತೆ ನಿಂದೆಂತ ವಿಶೇಷ? ವಿಶೇಷ ಎಂತ ಇಲ್ಲ, ವಿಶೇಷ ಎಂತಂತ ಹೇಳಿದ್ರೆ ಹೊಸ ವರ್ಷಕ್ಕೆ ಏನೊ ಒಂದು ಎಲ್ಲ ಸೇರಿ ಸ್ನೇಹಿತರೆಲ್ಲಾ ಸೇರಿ ಒಂದೂ ಆ get together party ಯಂತೇಳಿ ಏನಾದ್ರೂ ಒಂದು ಮಾಡುವಂತೇಳಿ ಏನಾದ್ರು ಒಂದು ಮಾಡುವಾಂತ. ಮತ್ತೇನಿದೆ?

ಆ ಇನ್ನೊಂದು ಹೊಸ ರೀತಿಯಲ್ಲಿ ಏನಾದ್ರು ಒಂದು ಉಂಟಾ-ಗೀಟ ಮಾಡಿ ಎಲ್ಲ ಒಟ್ಟಾಗ್ತಾರಲ್ಲ, ತುಂಬಾ ಜನ.

ಈವಾಗ ಒಂದು food ಹೌದು ಹೌದು, ಊಟ ಮಾಡುವಂತ ಅಷ್ಟೆ.

ಹೌದು ಹೌದು. ಅಲ್ಲ ಊಟದ್ ಬಗ್ಗೆ ಅಂತ ಹೇಳಿದ್ರೆ ಮೊದ್ಲಿನ್ ರೀತಿ ಊಟ ಅಲ್ಲ ಈಗ ತುಂಬಾ ಅಂದ್ರೆ ಈಸರ್ತಿ ಅದೂ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಊಟ ಮಾಡುವಾಗ್ಲು ಹಾಗೆ ಒಂದು ಒಳ್ಳೆ ಆ ಯಾವುದೇ ಇದ್ ಇಲ್ಲ junk food ಇಲ್ದೆ ಇರುವಂತ ಊಟ.

ಅದ್ ಹೌದು ready ಮಾಡ್ಬೇಕು, ready ಮಾಡಿ ಮಾಡ್ಬೇಕಂತ ಇದ್ದೇವೆ. ಹೌದ್ ಹೌದು ನಾವೆಲ್ಲ ಸೇರಿ ಅದಿಕ್ಕೆ ಬೇಕಾಗಿರುವಂತದ್ದು item ನಾವೇ ತಂದು ಕೊಟ್ಟು ನಾವು ready ಮಾಡಿ ಕೊಡುವ ಅಂತ,

ಅದೇ ಒಳ್ಳೇದು ಮಾರೆ, ಅಂದ್ರೆ ಈಗ ಹೊರಗಡೆ ಹೋಗಿ ತಿನ್ನುದೆಲ್ಲ ಬದ್ಲು, ನಾವೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಈಗ. ಏಕೆಂದ್ರೆ ಈವಾಗ ತುಂಬಾ, health ಇದೆಲ್ಲಾ ಆಗತ್ತಲ್ಲ ಈವಾಗ food ಇಂದ ಇದೆಲ್ಲ ಈವಾಗ ನಾವೇ ready ಮಾಡ್ಕೊಂಡ್ರೆ ನಮ್ಗ್ ಸ್ವಲ್ಪ ಒಳ್ಳೇದಾಗತ್ತೆ ಆರೋಗ್ಯಕೆಲ್ಲ. ಯಾಕೇಂತಂದ್ರೆ ಈಗ ಹೊರಗಡೆ ಎಲ್ಲ ನೋಡಿ ಬೇರೆ ಸುಟ್ ಸುಟ್ಟ ಎಣ್ಣೆ ಇಂದ್ಲೇ ಸುಟ್ಟದ್ರಲ್ಲಿ ಕರೀತಾರೆ ಅಲ್ವಾ? ಇದು non veg ಆಗ್ಲಿ, ಬೇರೆ ಆಗ್ಲಿ. ಅದೇ ನಾವೇ ಮಾಡಿದ್ರೆ fresh ಆಗಿರುವಂತ ಒಂದು ತಾಜಾ ಎಣ್ಣೆ ತಗೊಂಡು ಬಂದ್ರೆ ನಾವ್ ಅದನ್ನಾ ಆ ready ಮಾಡ್ಲಿಕ್ಕೆ ಆಗ್ತದೆ. ಆಗ ನಮ್ಗೆ ಸ್ವಲ್ಪ fresh feeling ಆಗತ್ತೆ. ನಮ್ಗೊಂದು ಸ್ವಲ್ಪ ಖುಷಿ ಆಗತ್ತೆ.

ಈವಾಗ chats gobi, panipuri ಎಲ್ಲ ಬೇಗ ready ಮಾಡಿ, ಬೇಗ ಸಿಗತ್ತೆ, ಮತ್ತೆ ಮಕ್ಳಿಗು ಅದೇ ಇಷ್ಟ ಆಗತ್ತೆ ಈಗ. ಯಾರೂ ಸ್ವಲ್ಪ ಮಾಡ್ಕೋಳಿಕ್ಕೆ ಏನು ಜಾಸ್ತಿ ಹೋಗೋದಿಲ್ಲ ಈವಾಗ. ಅದ್ರ ಬಗ್ಗೆ ನಾವು ಸ್ವಲ್ಪ ಕಡಿಮೆ ಮಾಡುತ್ತಾ ಬಂದ್ರೆ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಷ್ಟೆ ಈವಾಗ. ನಾವು ಬೇರೆಯವರಿಗೆ ಹೇಳುದಕ್ಕಿಂತ, ನಾವು first ಅದನ್ನ ನಾವು ready ಮಾಡ್ಕೊಂಡು ತಿಂದ್ರೆ

ಅದ್ ಒಳ್ಳೇದಾಗುತ್ತೆ, ಅದಿಕ್ಕೆ ನಾವು ಈಸರ್ತಿ ಹೊಸದು ಅನ್ಸಿದನ್ನು ಹೊಸ ಯೋಜನೆ ಅಂತೇಳಿದ್ರೆ ಅದೆ ನಮ್ದು. ಏನಂತಂದ್ರೆ ಆ ನಾವೇ ಎಲ್ಲಾ ready ಮಾಡುದು, item ಎಲ್ಲ. ತಕೊಂಡು ಬಂದು, ನಾವೇ ready ಮಾಡಿ, ನಾವೇ ಅದ್ ಅದು ಹ್ಯಾಗೆ ಆಗಿರ್ಲಿ, ನಾವೇ ready ಮಾಡಿ ನಾವೇ ತಿನ್ನುದು. ಅದೇ ಒಂದು ಖುಷಿ ಕೊಡುವಾಂತ. ಹೌದು ಇನ್ನು ಹೊಸ ವರ್ಷಕ್ಕಾದ್ರು ನಾವು ಈತರ ಒಂದು plan ಮಾಡ್ಬೇಕು. ಯೊಚ್ನೆ ಮಾಡಿ, ನಮ್ದು ಆಹಾರ ಪದ್ಧತಿ ಉಂಟಲ್ಲಾ ಮೊದ್ಲಿನವರದೆಲ್ಲಾ ಆಹಾರ ಪದ್ಧತಿ ಸರಿಯಾಗಿತ್ತು. ಈಗ ಏನಾಗಿದೆ ದಿನ ಕಳೆದ ಹಾಗೇ, ಈಗಾ ಆ ಜಾಹಿರಾತು ಅದು ಇದು ಎಲ್ಲ. ನೋಡ್ಕೊಂಡು, ಮಕ್ಳು ಅದೇ ರೀತಿಯಲ್ಲೀಗ mobile ಅದೆಲ್ಲಾ ನೋಡ್ಕೊಂಡು, ಅದ್ರಲ್ಲಿ ಬರೋದನ್ನೆಲ್ಲ ನೋಡ್ಕೊಂಡು, ಆ type ಬೇಕು, ಈ type ಬೇಕಂತ colour colour ಆಗಿ ತೋರ್ತದಲ್ಲ ಅವರಿಗೆ.

ಒಳ್ಳೆ ಇರ್ತದಲ್ಲ ಗಂಜಿ ಅದೆಲ್ಲ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ಮೊದಲಿನವರೆಲ್ಲ ಹಿರಿಯರು.

ಈವಾಗ ಅದ್ ಯಾರು ಮಾಡೋರು ಹೇಳಿ, ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಈವಾಗ ಎಲ್ಲರಿಗೂ ready made food ಯೆ ಬೇಕಾಗಿದೆ, ಇದ್ರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಅದಿಕೊಸ್ಕರ ನಾವಾದ್ರು ಸ್ವಲ್ಪ ಅದನ್ನ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನ ನಾವು ಗಮನ ಹರಿಸ್ಬೇಕು.

ಇದನ್ನ follow ಮಾಡ್ಬಹುದು ಅದೆಲ್ಲ. ಅದೆ ಅದೆ ಈವಾಗ ಹಳೇ ಕಾಲದ ಆಹಾರಯೆಲ್ಲ ಕಡಿಮೆ ಅಲ್ಲ, ಈವಾಗೆಲ್ಲ ಯಾವುದು urgent ಆಗ್ಬೇಕು ಅದೇ ಸಿಗ್ಬೇಕಲ್ಲ ನಮ್ಗೆ ಈವಾಗ. ಅದ್ರಿಂದ ಆರೋಗ್ಯವನ್ನ ಸ್ವಲ್ಪ ಇದ್ ಆಗ್ತಾ ಕೆಡ್ತ ಬಂದಿದೆ ಈವಾಗ. ಅದ್ಕೆ ಹಳ್ಳಿ ಕಡೆ ಆಹಾರ ನಾವು ಮಾಡ್ತ ಹೋದ್ರೆ ನಮ್ಗೂ next ಇದಾಗತ್ತೆ ಈವಾಗ ಅದೆ ಹೊಸ ವರ್ಷಕ್ಕಾದ್ರೂ ಸ್ವಲ್ಪ ಈಕಡೆ ಒಂದು plan change ಮಾಡೋಣ.

ನಾವು ಈಗ ಮೊ ಈಗ ಅದನೆಲ್ಲ exhibition ಅಲ್ಲಿ ಮಾಡಿ ಈಗ ಅದನ್ನ ನೋಡುವಂತ ಪರಿಸ್ಥಿತಿ ಬಂದಿದೆ ಈಗ, ಆಹಾರ ಪದ್ದತಿಯನ್ನು.

ಅಲ್ವಾ? ಈಗ ಇಂದ್ ಹೀಗ್ ಮಾಡ್ತಾ ಇದ್ರೆ, ಹಿಂದ್ ಹಾಗ್ ಮಾಡ್ತಾ ಇದ್ರಂತೇಳಿ ನೋಡಿ ಈಗ health ಎಲ್ಲ ಸ್ವಲ್ಪ ಅಂದಾಜ್ ಆಗ್ತಾ ಇದೆ ಎಲ್ಲ. ಹೌದು ಹೋಗ್ತಾ ಸರಿ ಅನ್ನಿಸ್ತ ಇದೆ. ಇದು ಬೇರೆ ಬೇರೆ ಕಾಯಿಲೆಗಳೆಲ್ಲ start ಆದಾಗ ಮೊದ್ಲಿನವರಿಗೆ ಯಾಕೆ ಆರೀತಿ ಇರ್ಲಿಲ್ಲಂತ ಹೇಳಿದ್ರೆ, ಅದಿಕ್ಕೆ main ನಮ್ದು ಆಹಾರ ಪದ್ಧತಿ ಸರಿ ಅನ್ಸ್ತಿದೆ. ಹ್ಮ್. ಹೌದು ಮಾರೆ, ಅದೆ ಈ ವರ್ಷಕ್ಕಾದ್ರು ಒಂದು ಮಾಡಿ ಇದ್ ನೋಡುವಂತ. ಹೌದು ಅದಿಕ್ಕೆ ನಾವು ನಮ್ಮಿಂದ್ಲ್ start ಮಾಡುವ ನಮ್ಮಿಂದ್ಲ್ ಶುರು ಮಾಡಿದ್ರೆ ನಮ್ಮ್ ಮನೆಯಿಂದನೆ, ನಮ್ಮ ಸ್ನೇಹಿತರಿಂದಲೆ ಪ್ರಾರಂಭ ಮಾಡಿದ್ರೆ, ಏನೋ ಒಂದು ನಾವು ಬದಲಾದ್ರು ಊರಲ್ಲೊಬ್ರು ಬದ್ಲಾದ ಹಾಗೆ, ಇಡಿ ದೇಶದಲ್ಲಿ ಒಬ್ರು ಬದ್ಲಾದಹಾಗೆ, ಹಾಗೆ. ಹ್ಮ್ ಹೌದು ಹೌದು ನೀವು ಅದೆ ರೀತಿ ಒಂದೂ ಈಸರ್ತಿ slogan ಇಟ್ಕೊಂಡು ಮಾಡಿ, ಹ್ಮ್.

ಆಯ್ತಾ ಒಳ್ಳೇದಾಗ್ಲಿ ನಮ್ದು party ಎಲ್ಲ ಆದ ನಂತ್ರ, ನಿಮ್ಗೆ ನಾವು phone ಮಾಡ್ತೇವೆ, ಹಾಗೆ ಆಗಿದೆ, ಹ? ಹೌದು ಸರಿ ನಾವೂ ಮಾಡ್ತೇವೆ phone , ಮಾಡಿ ಮಾಡುವ.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

Hello ಹೇಗಿದ್ಯಾ ಡಯಾನ? ನಾನ್ ಚೆನ್ನಾಗಿದ್ದೀನಿ ರಕ್ಷಾ, ನೀವ್ ಹೇಗಿದ್ದೀರಾ? ಹಾ ನಾನು ಆರಾಮ್ ಇದ್ದೇನೆ, ಮತ್ತೆ ಊಟ ಎಲ್ಲ ಆಯ್ತಾ? ಊಟ ಎಲ್ಲ ಆಯ್ತು, ಒಂದ್ ಸ್ವಲ್ಪ ನಿದ್ದೆನೂ ಆಯ್ತು, ಇವಾಗ್ ಮಕ್ಕಳು school ಇಂದ ಬಂದ್ರು, ಅವ್ರ ಇನ್ನಾ ಅವ್ರಿಗೆ ಕಲಸೋದು ಅವ್ರ home work ಅದು ಇದು ಅಂತ ಅದೇ . ಹೌದಾ, ನಾನು ಈಗ ಅಷ್ಟೇ ಟಿವಿ ನೋಡ್ತಾ ಇದ್ದೇನೆ.

ಅದು ವಾಪಸ್ ಈಗ corona lockdown ಅಂತೆಲ್ಲ ಹೇಳ್ತಿದ್ದಾರಲ್ಲ?

ಹೌದು, ಈಗ ಶಾಲೆಗೆಲ್ಲ ರಜೆ ಸಿಕ್ತದಲ್ಲ ವಾಪಸ್? ಅಯ್ಯೋ, ಒಂದ್ ಎರಡ್ ವರ್ಷ ಅಂತೂ ಈ online class ಅಂತ ಹೇಳ್ಕೊಂಡು ಹೇಳ್ಕೊಂಡು ಸುಸ್ತಾಗ್ ಹೋಯ್ತು.

ಏನೋ ಒಂದು school ಇಗೆ ಹೋಗಿದಾರೆ ಅಷ್ಟೇ ಮಕ್ಕಳು, ಈಗ ತಿರ್ಗ lockdown ಬೇಡಪ್ಪ. ಹೌದು. ನಾವಿರ್ವಗ ಶಾಲೆ~ ಶಾಲೆಗ್ ಹೋಗಿ ಬರುವಾಗ ಒಂದಿಷ್ಟ ಗಮ್ಮತ್ ಮಾಡ್ತಿದ್ವಿ ಅಲ್ಲಾ? ಹೌದೌದು ಇವಾಗಂತೂ ಅದೇ ನನ್ ಮಕ್ಕಳು ಬಂದ್ರೆ, ಕುಡ್ಲೆ home work ಇಷ್ಟೊಂದು ಕೊಡ್ತಾರೆ ಆದ್ಮೇಲೆ ಕಲ್ಸೋದು ಬೇರೆ.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 Test ಅದು ಇದು ಅಂತಎಷ್ಟ್ ಬೇಗ ಮಾಡ್ಕೊಂಡ್ರು ರಾತ್ರಿ ಹತ್ತ್ ಹನೊಂದು ಗಂಟೆವರಿಗೆ ಮುಗಿಯೋದೇ ಇಲ್ಲ.

ನಮ್ಮಷ್ಟಕ್ಕೆ ಮಾಡಿಕೊಳ್ಳೋದು ಸಾಯಂಕಾಲ ಆಟಾಡ್ಕೊಳೋದು ಎಲ್ಲಾ . ಹೌದು, ನಮಿಗೆ ಅಷ್ಟೊಂದು ಇದು ಇರ್ತಿರ್ಲಿಲ್ಲ, ಈಗದ್ ಮಕ್ಕಿಳಿದು ಒಂದು ಏನಂತವೇ ಗೊತ್ತಾಗಲ್ಲ? ಅವರ್ ಜವಾಬ್ದಾರಿನೂ ಜಾಸ್ತಿ, ಅವರ್ ಆಡಕ್ಕಂತೂ timeಎನೇ ಏನ್ ಸ್ವಲ್ಪಾನು ಸಮ್ಯ ಸಿಗಲ್ಲ.

ಅಷ್ಟೊಂದು home work ಅಷ್ಟೊಂದು ಕಲಿಯುದಂತ ನಮಗ್ ಮತ್ತೆ ಒಂದ್ ಇತ್ತು, ನೀವು ನೋಡಿರ್ಬೋದು ನಾವು ಚಿಕ್ಕವರ್ ಇರ್ಬೇಕಾದ್ರೆ ನಾವು ನಮ್ಮ home work ಎಲ್ಲಾ ನಾವೇ ಮಾಡೋದು ಕಲಿಯೋದೆಲ್ಲ. ಇವಾಗ ಅಪ್ಪ ಅಮ್ಮ ಕೂತ್ಕೊಂಡಿಲ್ಲ ಅಂದ್ರೆ, ಅವ್ರು ಅಂತೂ ಮಾಡೋದೆ ಇಲ್ಲ ಏನು. ಹ್ಮ್ ಅದು ಹೌದು. ಅವರಿಗೆ ಈಗ ಖಾಲಿ TV ಆಯ್ತು mobile ಆಯ್ತು ಇದೆಯೆಲ್ಲ. ಅದು ಸರಿ corona ಬಂದ್ಮೇಲೆ ಅದೊಂದು ಬೇರೆ ನಾನ್ ಮಾಡಿ ಕುತ್ಕೊಂಡು ನನಗೇನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಾನೆ ತಿರ್ಗ ಒಂದ್ ಸತೀ ಕಲ್ತಹಂಗೆ ಆಗತ್ತೆ ಅವರ್ದು. ಅಲ್ಲಾ ಅದು ಹೌದು, ಅಲ್ಲಾ ಮುಂಚೆಯಲ್ಲ ಹೇಳ್ತಿದ್ರು ನೋಡಿ ನಾವು book ಅಲ್ಲೆಲ್ಲಾ ಓದುವಾಗ ಗುರುಕುಲ ಪದ್ದತಿ ಅಂತಯಲ್ಲ, ಅದು ಆಗಯೆಲ್ಲ ಎಂತ ಹಾಗೆಯಲ್ಲ ಮಕ್ಕಳನ್ನು ಅಲ್ಲೇ ಬಿಟ್ಟು ಬರುವುದಂತೆ ಅಲ್ಲ? ಆದ್ರೆ ಏನ್ ಗೊತ್ತಾ, ಅವರು ಅಲ್ಲಿನೇ ಗುರುಗಳು ಚೆನ್ನಾಗಿ ಕಲ್ಸೋರು ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಕಲ್ಸೋರು. ಇವಾಗೆಲ್ಲಾ ಒಂದ್ ಒಂದ್ school ಅಲ್ಲಿಯಲ್ಲಾ, ಅವರ್ ಏನ್ ಹೇಳ್ತಾರೋ teachers ಮಕ್ಕಳಿಗೂನು ಗೊತ್ತಾಗಲ್ಲ ಮಕ್ಕಳಿಗೆ ಎಷ್ಟು ಗೊತ್ತಾಗಿದೆ ಅಂತ ಕೇಳೋರು . ಮೊದ್ಲೆಲ್ಲಾ ಗುರುಕುಲ ಅಂದ್ರೆ ಅವರಲ್ಲೇನೇ ಇದ್ದು ಕಲಿಸೋದು. ಅಲ್ಲ ಅದು ಬೇರೆ ಅಂದ್ರೆ ಗುರುಗಳು ಏನ್ ಹೇಳ್ತಾರೆ ಅದು ವೇದ ವಾಕ್ಯ ಮುಂಚಿನ ಕಾಲದಲ್ಲಿ ಈಗ student ಏನ್ ಹೇಳ್ತಾರೆ ಅದು teacher ಕೇಳ್ಬೇಕು . ಈಗಏನ್ ಗೊತ್ತಾ? ಗುರುಕುಲ ನನ್ ಅಂದಾಜಿಗೆ, ಅವ್ರ್ ಏನ್ ಏನ್ ಕಲಿಸ್ತಾರೋ ಅದನ್ನೇ ಅವ್ರು ಆ ಪ್ರಕಾರನೇ ಮಾಡೀನೆ ತೋರಿಸ್ತಾ ಇದ್ರು ಅದೇ ನಾವು ಗೆಳೆಯರಿಗೆ ಉಪಕಾರ ಮಾಡ್ಬೇಕು ಆ ಗುರುಕುಲದಲ್ಲಿ ಅಲ್ಲೇ ಇರ್ತಿದ್ರು, ಆ ಮಕ್ಕಳು ಅವ್ರಿಗೆ ಉದಾಹರಣೆ ಕೊಟ್ಟು ಎಲ್ಲ ಕಲಿಸ್ತಾ ಇದ್ರು ಹೀಗ್ ಮಾಡಬೇಕು ಹಾಗೆ ಮಾಡಬಾರದು ಅಂತ ಇವಾಗೆಲ್ಲ ಬರಿ ಗಿಳಿ ಬಾಯಿ ಪಾಠ ಬರೀ ಪುಸ್ತಕದಲ್ಲಿ ಏನಿದೆಯೋ ಅಷ್ಟೇ.

ಅವ್ರ್ ನಿಜ ಜೀವನದಲ್ಲಿ ಏನೆಲ್ಲಾ ಮಾಡಬೇಕು ಅಂತ ಆತರ ಏನೂನು ಹೇಳಿ ಕೊಡಲ್ಲ. ಏನು ಹೇಳಿಕೊಡುದಿಲ್ಲ. ಮುಂಚೆ ಎಲ್ಲ ಒಂದು ಜೀವನ ಹೇಗೆ ಮಾಡಬೇಕು ಅಂತಾನೂ ಅವ್ರು ಎಲ್ಲಾ ಹೇಳಿ ಕೊಡ್ತಿದ್ರು. ಈ ರೀತಿ lock down ಯೆಲ್ಲ start ಆದ್ರೆ ಇನ್ನು online class ಹೇಳ್ಕೊಂಡು ಮತ್ತೆ ಮಕ್ಳ ಕಣ್ಣು ನೋವು ಆಗುತ್ತೆ ಅವ್ರು ಏನು ಕಲಿಯುವುದಿಲ್ಲ home work ಯೆಲ್ಲ, ನಾವೇ ಮಾಡ್ಸಿ ಕೊಡಬೇಕಾಗತ್ತೆ. ಹಾ, ಈ ಮಕ್ಕಳನ್ನು ಹಾಗೆ ನಾವೆಲ್ಲಾ ಮಾತಾಡ್ತಾ ಇರಬೇಕಾದ್ರೆ good morning ಹೇಳು good morning, good evening ಹೇಳು ನಾವೇ ಹೇಳು ಹೇಳು ಹೇಳು ಅಂತ ಹೇಳ್ಬೇಕು ಅವರಾಗಿ ಏನನ್ನು ಬಾಯಿ ಬಿಡಲ್ಲ.

ಮೊದ್ಲಿನವರಿಗೆಲ್ಲ ಇವಾಗ್ ನಮ್ ನಮ್ ಕಾಲದಲ್ಲಿ ನಾವು ಓದಿದ್ದು ಇವಾಗ್ ನಮ್ ಗುರುಗಳು ಸಿಕ್ಕಿದ್ರು ಹೋಗಿ ನಮಸ್ಕಾರ ಮಾಡ್ತೀವಾ ಯಾರು ಹೇಳಬೇಕು ಅಂತ ಇಲ್ಲ. ನಮಿಗೇನೊ ಒಂದ್ ಭಯ ಭಕ್ತಿ ಇದೆ. ನಾವ್ ಕಲಿತಿದ್ದು ಅಂತ ನಾವು ಹೋಗೋದು, ಅವ್ರಿಗೆ ಹೆಂಗಿದೀರಾ ಅಂತ ಮಾತಾಡ್ಸೋದ? ಅತ್ವ wish ಮಾಡೋದ? ಅತ್ವ ಏನು ಆಶೀರ್ವಾದ ಕೇಳೋದೆಲ್ಲ. ಈಗಿನ ಮಕ್ಕಳು ಅಂತೂ ಮಾಡೋದಿಲ್ಲ. ಹಾ ಹಾ ಹೌದು ಏನು ಇಲ್ಲ ಈಗೇನ್ ಮಕ್ಕಳೆಲ್ಲ.

ಅದೇ, ಸರಿ ನಾನ್ ಮತ್ತೆ ಇನ್ನೊಂದು ಸರ್ತಿ ಮಾತಾಡ್ತೀನಿ ನಿಮ್ಮಲ್ಲಿ. ಹಾ ಆಯ್ತಾಯ್ತು ಸರಿ okay ಹೀಗೆ call ಮಾಡ್ತಾ ಇರಿ ಆಯ್ತಾ.

ಏನಂದ್ರೆ ನಾವು ಈ ತರಾನೇ ಬೇರೆ ಬೇರೆ ದೇಶದ ಕಡೆ ಎಲ್ಲಾ ನೋಡ್ತಿರ್ತೀವಿ.

ಒಂದೊಂದು ದೇಶದಲ್ಲಿ ಒಂದೊಂದು

ಹ Popular ಅಂದ್ರೆ ಏನ್ ಇರಬಹುದು ನಿಮ್ಮ ಪ್ರಕಾರ.

ಪ್ರತಿ ಒ ಪ್ರತಿ ಒoದು ಸರಿ ಕೂಡ ಈ ಒಂದು question ಕೇಳ್ದಾಗ ಮೊದಲನೆಯದಾಗಿ ಬರೋದೆ ನಮ್ಮ ವಿವಿಧತೆಯಲ್ಲಿ ಏಕತೆ ಅನ್ನುವ ಒಂದು ಹಣೆಬರಹ. ಅದು ಏನಾಗುತ್ತೆ ಅಂದ್ರೆ ನಮ್ಮ ಭಾರತದ ಸಂಸ್ಕೃತಿಯಷ್ಟು ವೈವಿಧ್ಯತೆ ಯಾವ ದೇಶದಲ್ಲೂನೂ ಕಾಣ್ಸಲ್ಲ . ಅದು ಅ ಯಾವುದೇ ಯಾವುದೇ ಒಂದು ರೀತಿಯಲ್ಲಾಗಲಿ ಉಡುಪಲ್ಲಾಗಿರಬಹುದು ಆಹಾರ ಪದ್ಧತಿಯಲ್ಲಾಗಿರಬಹುದು ಅಥವಾ ನಮ್ಮ ಒಂದು ಭಾಷೆ ಆಗಿರಬಹುದು ನಮ್ಮ culture caste. ಯಾವುದೇ ಇದ್ದರೂ ಕೂಡ ತುಂಬಾ ವೈವಿಧ್ಯತೆಯಿಂದ ಕೂಡಿರುವಂತ ದೇಶ ಯಾವುದಾದರೂ ನಮ್ಮ ಈ world ಅಲ್ಲಿದೆ ಅಂತಂದ್ರೆ ಅದು ಭಾರತ ಮಾತ್ರ. ಖಂಡಿತ ಖಂಡಿತ ಹೌದು. ವೈವಿಧ್ಯತೆಯಲ್ಲಿ ಎಲ್ಲಾ ಸಣ್ಣದ್ರಿಂದ ಹಿಡಿದು.

ವೈವಿಧ್ಯತೆಯಲ್ಲಿ ಭಾರತ ಒಂದು ಪ್ರಥಮ ಸ್ಥಾನ ಗಳಿಸುತ್ತೆ.

ದೊಡ್ಡದಂದ್ರೆ ಇಡೀ ನಾವು ಭಾರತದಲ್ಲಿ ಹೇಳೋದಾದ್ರೆ ಧರ್ಮ ಅನ್ಬೌದು .

ಧರ್ಮದಲ್ಲಿ ಯಾವತರ ವೈವಿಧ್ಯತೆಯನ್ನು ಮೆರೆಯುತ್ತೆ ಭಾರತ ಅಂತ ಹೇಳಬಹುದಾ ನೀವು.